ಇನ್ ಫ್ಯೂಚರ್ ಇದಕ್ಕೆ ಕನ್ವರ್ಟ್ ಆಗೋ ಮೂವ್ಮೆಂಟ್ ಅಂತ ಕಾಣ್ತ ಇದೆ.

ಬುದ್ಧ ಅಂದ್ರೆ ಯೇ ಬುದ್ದಂ ಶರಣಂ ಗಚ್ಚಾಮಿ ಅಂತಾರೆ ಆಮೇಲೆ ಆಹ್ಹ್ ಬುದ್ದನ್ಡ್ ಇದು ಅಂದ್ರೆ ಫಸ್ಟ್ ಅವ್ರು ಹೇಳೋದೇ ಶಾಂತಿಪ್ರಿಯರು ಅಂತ ಹೇಳಿ ಬಟ್ ಈಗ ಅಷ್ಟೊಂದು ಶಾಂತಿ ಅಂತೂ ದೇಶದಲ್ಲಿ ಎಲ್ಲೂ ನೆಲೆಸಿಲ್ಲ .

ಈ ಆಟೋದಲ್ಲಿ ಹಾಕಿದ್ರೆ ಸ್ವಲ್ಪ ನಗರ ಉಮ್ಮ್ ಇದು ಪರ್ಸಲ್ಲ ಮುಕ್ತ ಇದು ಪರಿಸರ ಮಾಲಿನ್ಯ ಮುಕ್ತ ಇದು ಮಾಡ್ಬಹುದು ಅಂತಾನೂ --

ಈ ಕಂಪೌಡ್ಗಳು ಅಂದ್ರೆ ಯಾಕೆಂದ್ರೆ ಅದು ಒಂದು ನಮಗೇ ಸೇಫ್ಟಿ ಆಗಿರ್ತದೆ ಅದು ನಮ್ಮದೇ ಆದ ಒಂದು ವಿಸ್ತಿರ್ಣ ನಮಗೆ ಗೊತ್ತಾಗುತ್ತೆ ಮತ್ತೆ ಕಾಂಪೌಂಡ್ ಇರೋದ್ರಿಂದ ಸಾಕಷ್ಟು ಉಹ್ಹ್--

ಉಮ್ ಕಳ್ಳರು ಬರೋದಾದ್ರೆ ಎಲ್ಲಾ ತಡೆಯೋಕೇ ಇದಾಗುತ್ತೆ.

ಈಗಂತೂ ಬಹಳಷ್ಟು ಕಾಸ್ಟ್ಲಿ ದುನಿಯಾ ಅಂತಾನೆ ಹೇಳ್ಬಹುದು ಈಗ ನಾವು ಒಂದು ಲಕ್ಷ ತಗೊಂಡ್ರೆ ಹೊದ್ರುನು ಒಂದ್ ಸೆಟ್ ಸೋಫಾ ಒಂದ್ ಬರೋದ್ ಕಷ್ಟ .

ಆಹ್ಹ್ ಕೇಕ್ ಕಟ್ ಮಾಡೋದು ಪಾರ್ಟಿ ಮಾಡೋದು ಇದೆ ಬಹಳಷ್ಟು ಫ್ಯಾಷನ್ ಆಗ್ಬಿಟ್ಟಿದೆ ಬಟ್ ಇದು ಏನೆ ಅಂದ್ರೂನು ಹಳೆ ಕಾಲದ್ ಬರ್ತ್ಡೇ ಚೆನ್ನಾಗಿರ್ತಿತ್ತು ಅನ್ನೊದ್ ನನ್--